ಗುಲ್ಬರ್ಗದ ಹಳ್ಳಿ ಹಳ್ಳಿಗೂ ಈ ಹಳ್ಳಿಗಳಿಗು ಕ್ಯಾಂಪಸ್ ಡಾಕ್ಟರ್ ಗಳು ಬರ್ತಾರಾ ಎಲ್ಲೊರಿಗು ಚೆಕ್ಅಪ್ ಮಾಡ್ತಾರಾ ಗೋಲಿಗಳು ಫ್ರೀ ದಾಗ ಕೊಟ್ಟ ಹೊಗ್ತಾರ ಚೆಕ್ಅಪ್ ನು ಫ್ರೀ ಮಾಡ್ತಾರಾ ಎಲ್ಲರಿಗು ಅರೋಗ್ಯ ಸಲಹೆ ಕೊಡತಾರ .

ಇದರಲಿಂತ ತುಂಬ ಸೌಲಭ್ಯ ಅದ ವಾಚುಮನ್ ಸೆಕ್ರೆಟರಿ ಇಡ್ತಾರ ಚಲೋ ಅದ ಪಾಳಿ ನಿಂದರ್ಬೇಕು ಪಾಳಿ ನಿಂತ ತಕೋಬೇಕು ಮಂದಿ ಹೆಚಿಗ ಇದ್ದಿರ ಅಂದರ .

ಆಹ್ಹ್ ಎಲ್ ಮಣ್ಣ್ ಆಗೋದಕ್ ಸಿಕ್ಕಿವೋ ಹಳಿ ಕಲ್ ಕೇಸರಿದಾಗ ಗೂಡು ಕಟ್ಟೋ ಟೈಮ್ ನಾಗ್ ಸಿಕ್ಕಿವೋ

ದಿನ ಚಾ ಕೂಡ್ಲಿಕ್ ಅದು ಹೊಗ್ತಿವ ಫ್ರೆಂಡ್ಸಗೋಳ ಜೊತೆ ಮಜಾ ಮಾಡ್ತಿವಿ ಸೆಲ್ಫಿಯೇ ಅದು ತೆಕೊಮ್ಮದ ಮಾಡ್ತಿವಿ ಚಲೋ ಅಲ್ಲೆಲ್ಲ ಡೆಕೋರೇಷನ್ ಮಾಡಿರ್ತರ ಫೋಟೋಗಳು ಚಲೋ ಬರ್ತಾವ--

ತುಂಬ ಎಂಜಾಯ್ ಮಾಡ್ತಿವಿ ಎಲ್ಲರು ಇರ್ತರ ಫ್ರೆಂಡ್ಸ್ ಗಳು ಫ್ಯಾಮಿಲಿ ಜೊತೆನೂ ನೋಡ್ತಿವಿ ನಾವುನು ಅದ್ರಂತೆ ಇನ್ಸ್ಪೈರ್ ಆಗಿ ಆಟ ಗೀಟ ಆಡ್ತೀವಿ ನಾವುನು ಸ್ವಚ್ ಇರ್ಬೇಕಾ ನಮ್ ಜಾಗ.

ದಿನ ಸರ್ ಬಂದಿಟ್ ಪಾಠ ಮಾಡ್ತಾನ ಬೋರ್ಡ್ ಅದು ಎಲ್ಲ ನೀಟ್ ಆಗಿ ಇಟ್ಟಿರ್ತರ ನಮ್ಮಲ್ಲಿ ಆಯಮ್ಮಗಳು ಬಂದು ಇನ್ನು ಟೇಬಲ್ ಸ್ವಚ್ ಮಾಡೋದು ಎಲ್ಲ ಮಾಡ್ತಾರಾ ನಾವ ಬಂದ್ರಪ್ಲೆ ಹೋಗತೀವಿ ಕುದ್ದಿರ್ತಿವಿ ಪಾಠ ಅದು ಕೇಳ್ತೀವಿ--

ಏನ್ರೆ ಕಸ ಗೀಸ ಹಾಕ್ದರುನು ಆಯಮ್ಮ ಪ್ಯುವನಗಳು ಬಂದು ಕಸ ಗೀಸ ಹುಡಗಿ ಎಲ್ಲ ಸ್ವಚ್ಛ ಇಡ್ತಾರ ದಿನ ನಮಗ ಕ್ಲಾಸಗಳ್ನಾಗ .